ಆ ಸೈಡ್ ಲ್ಲಿ ಹಾಗೆ ಹೂವಿನ ಗಿಡಗಳು ಕೂಡ ಇವೆ ಹಾಗೆಯೇ ಆ ಪೆಟ್ರೋಲ್ ಪಂಪ್ ಇನ ಬಾಜು ಕಡೆ ಒಂದು ಕಾರ್ ಕೂಡ ಪಾರ್ಕಿಂಗ್ ಮಾಡಿದ್ದಾರೆ ಮುಕ್ತಾಯ.

ಈ ಪಿಚ್ಚರದಲ್ಲಿ ಹೇಳುವುದೇನೆಂದರೆ ನಾಲ್ಕೈದು ಹುಡುಗರು ಹೋಳಿ ಹುಣ್ಣಿಮೆಯನ್ನು ಹಾಡಿದ್ದಾರೆ.

ಎಲ್ಲಾ ಹಾಗೆ ಎದ್ರುಗಡೆ ಒಂದು ಫ್ರಿಡ್ಜ್ ಕೂಡ ಐತಿ ಫ್ರಿಡ್ಜ್ ಮೇಲೆ ವಾಟರ್ ಬಾಟಲ್ ಕೂಡ ಐತಿ.

ಡ್ಯಾಮ್ ಇನ ಕೆಳಗಡೆ ಒಂದು ನದಿ ಕೂಡ ಹರಿಯುತ್ತಿದೆ ಹಾಗೆ ಮೇಲ್ಗಡೆ ಬ್ರಿಡ್ಜ್ ಕೂಡ --

ಹಾಗೆ ಅದರ ಬಾಜುಗಡಿ ಒಂದು ಕಾರ್ ಕೂಡ ಪಾರ್ಕಿಂಗ್ ಮಾಡ್ಸಿದಾರೆ.

ಈ ಪಿಚ್ಚರ್ ದಲ್ಲಿ ನೋಡುವದೆನೆಂದರೆ ಇದೊಂದ ಪ್ಲೇಸ್ ಬೀದರನಲ್ಲಿ ಐತಿ.

ಅದರ ಒಳಗಡೆ ಚಿಕ್ಕ ಮಕ್ಕಳಿಗೆ ಬೇಕಾದಂತಹ ಸಾಮಾನುಗಳು ಗಡಿಗಳು ಚಸ್ಮಗಳು ಟೆಡ್ಡಿ ಗಳು ಹಾಗೆ ಎದ್ರುಗಡೆ ಒಂದು ಬೈಕ್ ಕೂಡ ನಿಂತಿದೆ.